ಇಲ್ಲಿ ಒಂದು ಬಸ್ ಇದೆ ಆ ಬಸ್ಸಿಗೆ ಒಬ್ಬ ವ್ಯಕ್ತಿಯು ಬ್ಯಾಗ್ ಅನ್ನು ಹಾಕಿಕೊಂಡು ಹತ್ತುತಿದ್ದಾನೆ.

ನಿಂತಿದ್ದಾನೆ ಮತ್ತೆ ಹಲವು ಮಹಿಳೆಯರು ನಡೆದು ಹೊಂಟಿದ್ದಾರೆ ಒಂದು ಮರ ಇದೆ.

ಒಬ್ಬ ವ್ಯಕ್ತಿ ಸಿಮೆಂಟ್ ಅನ್ನು ಹೊತ್ತು ಮೆಟ್ಟಿಲ್ ಹತ್ತಿ ಬರುತ್ತಾ ಇದ್ದಾನೆ.

ಇದು ಒಂದು ನದಿಯಾಗಿದೆ ಈ ನದಿಯಲ್ಲಿ ಒಂದು ಕಲ್ಲು ಇದೆ.

ಮತ್ತೆ ಒಬ್ಬ ವ್ಯಕ್ತಿ ಸೈಕಲ್ ತಗೊಂಡು ಬರ್ತಾ ಇದ್ದಾನೆ ಅವನು ರೆಡ್ ಕಲರ್ ಶರ್ಟ್ ಅನ್ನ ಧರಿಸಿದ್ದಾನೆ.

ಒಬ್ಬ ಟೀಚರ್ ಇದ್ದಾಳೆ ಸುತ್ತಲು ಗಿಡಗಳು ಇದ್ದಾವೆ.

ಅವನ ಮುಂದುಗಡೆ ಟೇಬಲ್ ಮೇಲೆ ಮೂರು ನಾಲ್ಕು ಪಿಂಕ್ ಬಾಟಲ್ ಗಳನ್ನು ಇಟ್ಟಿದ್ದಾರೆ ಒಂದು ಗ್ಲಾಸ್ ಇದೆ.

ಬಾಟಲ್ ಮತ್ತೆ ಜಗ್ ಗಳನ್ನು ಗ್ಲಾಸ್ ಗಳನ್ನು ಇಟ್ಟಿದ್ದಾರೆ.

ಮತ್ತೆ ಸಾಲಾಗಿ ಟೇಬಲ್ ಗಳನ್ನ ಹಾಕಿದ್ದಾರೆ.

ಮತ್ತೆ ಗೋಡೆಗೆ ಕಟ್ಟಿಗೆ ಕಲರ್ ಟೈಲ್ಸ್ ಅನ್ನ ಹೊಂದಿಸಿದ್ದಾರೆ.

ಇಲ್ಲಿ ಗಿಡಗಳು ಇದಾವೆ ಗಿಡಗಳ ಕೆಳಗಡೆ--

ಇಲ್ಲಿ ಒಂದು ಕೆರೆ ಇದೆ ಅದರ ಸುತ್ತಲೂ ಗ್ರೀನ್ ಕಲರ್ ಗಾರ್ಡನ್ ಇದೆ ಮತ್ತೆ ಹೂವಿನ ಗಿಡಗಳು ಇದ್ದಾವೆ.

ಇಲ್ಲೂ ಹೂಗಳನ್ನು ಬಿಟ್ಟಿದ್ದಾವೆ ಮತ್ತೆ ಸುತ್ತಲು ಮರಗಳು ಕಾಣುಸ್ತಾ ಇದ್ದಾವೆ.

ವೈಟ್ ಸ್ಪೆಟ್ ಬ್ಲಾಕ್ ಸ್ಪೆಟ್ ಆರೆಂಜ್ ಬ್ಲೂ ಕಲರ್ .

ಇವರು ಪ್ರತಿಯೊಬ್ಬರು ವೈಟ್ ಡ್ರಸ್ಸನ್ನ ಧರಿಸಿದ್ಧಾರೆ.

ಮತ್ತೆ ಪ್ರತಿ ಒಬ್ಬರು ಪೆನ್ ಹಿಡಿದು ಪೇಪರ್ ಮೇಲೆ ಬರೆಯುತಾ ಇದ್ದಾರೆ.

ಇದು ಒಂದು ಹಾಸ್ಪಿಟಲ್ ಆಗಿದೆ ಒಬ್ಬ ವ್ಯಕ್ತಿಯು ಬೆಡ್ ಮೇಲೆ ಮಲಗಿದ್ದಾನೆ.

ಇಲ್ಲಿ ಕಲ್ಲು ಬಂಡೆಗಳು ಕಾಣ್ತಾ ಇದ್ದಾವೆ.

ಅದು ಎಲ್ಲೋ ಕಲರ್ ಹೂವನ್ನು ಬಿಟ್ಟಿದೆ.

ಇವನು ವೈಟ್ ಕಲರ್ ಶರ್ಟ್ ಅನ್ನ ಧರಿಸಿದ್ದಾನೆ.

ಇಲ್ಲಿ ಒಂದು ಗ್ಯಾಸ್ ಓಲೆ ಇದೆ ಅದರ ಮೇಲೆ ಒಂದು ಬೊಗನ್ ಇಟ್ಟಿದ್ದಾರೆ ಅದರಲ್ಲಿ ಹಾಲನ್ನು ಹಾಕುತ್ತಾ ಇದ್ದಾನೆ.

ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಒಂದು ಬಟ್ಟಲದಲ್ಲಿ ಒಂದು ಸ್ಪೂನನ್ನ ಇಟ್ಟಿದ್ದಾರೆ.

ಅದರಲ್ಲಿ ಜಿಲೇಬಿಯನ್ನು ಹಾಕಿದ್ದಾರೆ ಈ ಜೇಲಾಬಿಗಳು ಯಲ್ಲೋ ಕಲರ್ ಆಗಿವೆ.

ಹಾಗೆ ಒಬ್ಬ ಹುಡುಗನ ನಿಂತಿದ್ದಾನೆ ಹಾಗೆ ಅವನು ಬ್ಲಾಕ್ ಕಲರ್ ಶರ್ಟ್ ಅನ್ನು ಧರಿಸಿದ್ದಾನೆ.

ಈ ಬ್ರಿಡ್ಜ್ ನ ಕೆಳಗಡೆ ನೀರು ನಿಂತಿದೆ.

ಮತ್ತೆ ಒಂದು ಭಾರತದ ಧ್ವಜ ಕಾಣಿಸ್ತಾ ಇದೆ.

ವು ಶಂಪೋ ಚಿಕ್ ಶಂಪೋ ಕ್ಲಿನಿಕ್ ಪ್ಲಸ್ ಎಕ್ಸೆಟ್ರ .

ಮತ್ತೆ ಇಲ್ಲಿ ಪೈಪ್ ಗಳು ಇದ್ದಾವೆ.

ಎರಡು ಸೋಫಾ ಸೆಟ್ ಗಳು ಕಾಣ್ತಾ ಇದ್ದಾವೆ ಒಂದು ಟೇಬಲ್ ಇದೆ.